ಈಗ ಹೆಂಗ ಅದಿರಲ್ ಇದಕ್ಕೆ ಚಂದ್ ಕಾಣಬೇಕು ಇಲ್ಲಾಂದ್ರೆ ನೀವು ಸೌಂದರ್ಯ ಇರಾಕಿಲ್ಲ ಅಂದ್ರೆ ನಿಮಗೆ ಸೌಂದರ್ಯ ಬರಬೇಕೆಂದರೆ ನೀವು ಇಲ್ಲಿ ಬಂದ್ರಿ ಅಂದ್ರೇನು ಈಜಿ ಯಾಗಿ ಏನು ಮಾಡ್ತೀವಿ--

ಗ್ತೀವಿ ಯಾವುದೊ ಶಾಪಿಂಗ್ ಹೋಗ್ಬೇಕು ಅಂತೀವಿ ಯಾವುದೊ ಮಾಲ್ ಗೆ ಹೋಗ್ಬೇಕು ಅಂತೀವಿ ಅಲ್ಲಿ ತಳಗಾಗಿ ಪಾರ್ಕಿಂಗ್ ಅಂತ ಮಾಡಿಟ್ಟಿದ್ದಾರೆ ನೀವು ಅಲ್ಲಿಗೆ ಹೋಗಿ ಪರ್ಚೆಸ್ ಮಾಡಿ ಅಲ್ಲೇ ಪರ್ಚೆಸ್ ಮಾಡಿ --